ಇದೇನಪ್ಪ ಅಂತಂದ್ರೆ ಕೋವಿಡ ಏನಪ್ಪಾ ಅಂತಂದ್ರೆ .]

ಇದರಲ್ಲೇನಪ್ಪ ಅಂತಂದ್ರೆ ಆನೆ ಐತಿ ಆನೆನ್ ಏನ್ ಮಾಡ್ಯಾರ ಕಲ್ಲಿನಾಗೆ.

ಡಿಫರೆಂಟ್ ಏನ್ ಮಾಡ್ತೀವಿ ಟಿಪ್ ಟಿ.ವಿ. ಗಳಿರುತ್ತೆ ಆ ಟಿ.ವಿ. ಗಳನ್ನೂ ತೆಗೆದು--

ಇಲ್ಲಿ ಹುಡುಗಿಯನ್ನು ಅದೇನಪ್ಪ ಅಂತಂದ್ರು ಒಬ್ಬ ಹುಡುಗಿ ಲೇಡಿ --

ಅಲ್ಲಿ ಹಳದಿ ಕಲರ್ ಬೆಲೂನ್ ಇರಬಹುದು ಆಮೇಲೆ ಪಿಂಕ್ ಕಲರ್ ಬೆಲೂನ್ ಇರಬಹುದು.